ಇದು ಬರೀದ್ ಶಾಹಿ ಪ್ಯಾಲೇಸ್ ಆಗಿದೆ ಅದು--

ಅದರಲ್ಲೇ ಅನೇಕ ಪರ್ಫ್ಯೂಮ್ ಗಳನ್ನು ಇಡಲಾಗಿದೆ.

ಮತ್ತು ಒಂದು ಮನೆ ಇದೆ ಅದು ಬಿಳಿಯ ಬಣ್ಣದಾಗಿದೆ ಮತ್ತು ಲೈಟ್ ಗಳಿವೆ ಅನೇಕ ವ್ಯಕ್ತಿಗಳು ಇವೆ ಮತ್ತು--

ವೈರ್ ಗಳು ಇವೆ ಮತ್ತು ಕಪ್ಪು ಬಣ್ಣದ ಆಕಾಶ ಕಾಣಿಸುತ್ತಿದೆ.

ಇದು ಒಂದು ಹೊಲ ಆಗಿದೆ ಅಲ್ಲಿ ರಾಶಿಯನ್ನು ನಡೆಯು--

ಇದು ಒಂದು ಚರ್ಚ್ ಆಗಿದೆ ಆ ಚರ್ಚ್ ಅನ್ನು ಗುಲಾಬಿ ಬಣ್ಣದಿಂದ ಅಚ್ಚಲಾಗಿದೆ ಒಬ್ಬ ಹೆಣ್ಣು ಮಗಳು ನಿಂತಿ ನಿಂತಿದ್ದಾಳೆ ಆತಳು--

ಕೊಳ ಇದೆ ಮತ್ತು ಅದರ ಪಕ್ಕದಲ್ಲಿ ಅನೇಕ ದೊಡ್ಡ ಮರಗಳಿವೆ ಮತ್ತು ಒಂದು--

ಚೆಂಡ ಮಂದಿರವಿದೆ ಅದು ಹಳದಿ ಮತ್ತು ಬಿಳಿಯ ಬಣ್ಣದ ಆಗಿದೆ ಬಿಳಿಯ ಬಣ್ಣದ ಆಕಾಶವು ಕಾಣಿಸುತ್ತಿದೆ.

ಇದು ಒಂದು ಆಟೋ ಮತ್ತು ಟೆಂಪೋ ಗಳ ಅಂಗಡಿಯಾಗಿದೆ.

ನೀಲಿ ಬಣ್ಣದ ಶಟರ್ ಗಳಿಂದ ಕೂಡಿದೆ.

ಅ ಪಕ್ಕದಲ್ಲಿ ಒಂದು ಮರವಿದೆ ಮತ್ತು ಆ ಮಂದಿರ ಬಿಳಿಯ ಬಣ್ಣದಾಗಿದೆ ಪಕ್ಕದಲ್ಲಿ ಒಂದು--

ಅಂಗಡಿಯಾಗಿದೆ ಅದರಲ್ಲಿ ಒಂದು ದೊಡ್ಡ ಮೇಜಿದೆ ಅದರ ಮೇಲೆ ಒಂದು ತಕ್ಕಡಿಯನ್ನು ಇಡಲಾಗಿದೆ ಮತ್ತು ಸಣ್ಣ ಬುಟ್ಟಿಯನ್ನು ಇಡಲಾಗಿದೆ ಮತ್ತು ಕೂಡಲು ಮೂರು ಕುರ್ಚಿಗಳಿವೆ.

ಇದು ಒಂದು ಬೆಂಗಳೂರು ಐಯ್ಯಂಗಾರ್ ಬೇಕರಿ ಅಂಗಡಿ ಆಗಿದೆ ಅದರ ಬೋರ್ಡ್ ಮೇಲೆ ಕೋಕೋ ಕೊಲಾ ಎಂದು ಬರೆಯಲಾಗಿದೆ ಆ ಬೋರ್ಡ್ ಕೆಂಪು ಬಣ್ಣದ ಆಗಿದೆ.

ಆ ಅಂಗಡಿಯ ತಗಡಗಳು ನೀಲಿ ಬಣ್ಣದ್ದಾಗಿವೆ ಅದರ ಮೇಲೆ ವೈರ್ ಗಳು ಇವೆ ಮತ್ತು ತರಹದ--

ಇದು ಒಂದು ಗುಮ್ಮಜವಾಗಿದೆ ಗುಮ್ಮಜದ ಒಳಗೆ ಒಬ್ಬ ವ್ಯಕ್ತಿಯು ಕುಳಿತಿದ್ದಾನೆ ಪಕ್ಕದಲಿ ಅನೇಕ ಹಸಿರು ಬಣ್ಣದ ದೊಡ್ಡ ಮರಗಳಿವೆ ಮತ್ತು ಮೂಗರು ವ್ಯಕ್ತಿಗಳ ಸಮಾಧಿ ಇದೆ ಆ ವ್ಯಕ್ತಿಯ ಬಳಿಯಲ್ಲಿ ಒಂದು ಹಸಿರು ಬಣ್ಣದ--

ಇಲ್ಲಿ ಒಂದು ಕಾರ್ ನಿಂತಿದೆ ಕಾರ್ ಒಳಗೆ ಮೂಗರು ವ್ಯಕ್ತಿಗಳಿದ್ದಾರೆ.

ಪ್ರಶಾಸ್ ವಾಸ್ನಿ ಭವನ್ ಆಗಿದೆ ಅದರ ಮುಂದುಗಡೆ--

ಇದು ಒಂದು ಮದ್ದುಗಳ ಅಂಗಡಿಯಾಗಿದೆ ಅನೇಕ ರೀತಿಯ ಮದ್ದುಗಳನ್ನು ಇಡಲಾಗಿದೆ ಮತ್ತು ಮೇಜಿನ ಮೇಲೆ ಡಬ್ಬಿಯೊಳಗೆ ಇಡಲಾಗಿದೆ ಮತ್ತು ಅನೇಕ ಬುಕ್ಕುಗಳಿವೆ.

ಮತ್ತು ಒಂದು ಫ್ಯಾನ್ ಇದೆ ಆ ಅಂಗಡಿಯೂ ಬಿಳಿಯ ಬಣ್ಣದ ಆಗಿದೆ.

ಇದು ಒಂದು ದೊಡ್ಡ ಮಂದಿರವಾಗಿದೆ ಮತ್ತು ಒಂದು ಬ್ರಿಡ್ಜ್ ಇದೆ ಬ್ರಿಡ್ಜ್ ಮೇಲೆ ಜನರು ಓಡಾಡುತ್ತಿದ್ದಾರೆ ಆ ನದಿಯಲ್ಲಿ ಅನೇಕ ಜನರು ಸ್ನಾನ ಮಾಡುತ್ತಿದ್ದಾರೆ ಇಬ್ಬರು ವ್ಯಕ್ತಿಗಳು ಕೈಯಲ್ಲಿ ಊದಿನ ಕಡ್ಡಿಯನ್ನು ಹಿಡಿದಿದ್ದಾರೆ.

ನೀಲಿ ಬಣ್ಣದ ಆಕಾಶವಿದೆ ಮತ್ತು ತೆಂಗಿನ ಮರಗಳು ಇವೆ.

ಇಲ್ಲಿ ನಾಲ್ಕು ಮಕ್ಕಳುಗಳಿವೆ ಅದರಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಮತ್ತು--

ಇದು ಒಂದು ಕಾಳುಗಳ ಅಂಗಡಿ ಆಗಿದೆ ಅದರಲ್ಲಿ ಅನೇಕ ಪದಾರ್ಥದ--